ಈ ಚಿತ್ರದಲ್ಲಿ ಕಲ್ಲಿನಿಂದ ಕಟ್ಟಿದ ಕಟ್ಟಡಗಾಳಿದ್ದಾವೆ ಮತ್ತು ಕಲ್ಲಿನ ಗೋಡೆಗಳಿದ್ದಾವೆ.

ಮತ್ತು ಬೈಕ್ ಗಳಿದ್ದಾವೆ ಸ್ಟೂಲ್ ಇದೆ ಪೇಂಟಿ ನ ಡಬ್ಬಿಗಳಿದ್ದಾವೆ ಮತ್ತು ಕಂಬಗಳಿದ್ದಾವೆ.

ಕಂಬಗಳಿದ್ದಾವೆ ಮತ್ತು ತಗಡಿನ ಛಾವಣಿ ಇದೆ.

ದೊಡ್ಡ ಕ ಕಲ್ಲುಗಳಿದ್ದಾವೆ ಮತ್ತು ಧ್ವಜವಿದೆ.

ಬಾಟಲ ಇದೆ ಬಟ್ಟೆ ಇದೆ ಮತ್ತು ಹಸಿರು ಟೇಂಟ ಇದೆ ಹಸಿರು ಹುಲ್ಲುಗಳಿದ್ದಾವೆ.

ಚಿತ್ರದಲ್ಲಿ ಪೋಶ್ಚರ್ ಇದೆ ಸ್ಕೂಟಿ ಇದೆ.